ಒಂದು ಗುಡಿ ಕಾಣಸ್ತಯಿದೆ. ಅದ್ರೊಳೊಗಿನ ಲೈಟ್ ಲೈಟ್ ಕಲರ್ ಕಾಣುಸ್ತಇದ್ದಾವೆ. ಗಡಿಯಾರ ಕಾಣಸ್ತಯಿದೆ. ಮನುಷ್ಯರು ಕಾಣಸ್ತಇದ್ದಾರೆ.

ಒಂದು ಬೊಟಲ್ ಕಾಣಸ್ತ ಇದೆ. ಒಬ್ಬ ವ್ಯಕ್ತಿ ಕಾಣಸ್ತಇದಾನೆ. ಒಬ್ಬ ವ್ಯಕ್ತಿಯು ಹುಡಗನ್ನ ಎತ್ಕೊಂಡಿದಾನೆ ಇನ್ನೊಬ್ಬ ವ್ಯಕ್ತಿ ಗಡಿಯಾರ ಹತ್ರ ಇದಾನೆ.

ಸೂರ್ಯ ನಮಸ್ಕಾರ ಮಾಡುತ್ತಿದ್ದಾರೆ ಯೋಗಾಸನದಲ್ಲಿ ಇದ್ದಾರೆ ಅವರು. ಅವರಲ್ಲಿ ಜೋಕಾಲು ಕಾಣಿಸ್ತಿದ್ದಾವೆ.

ಸಾಹೇಬ ಕಟ್ಟೆ ಕಾಣಸ್ತಿದ್ದಾವೆ ಮತ್ತೆ ಟೀ.ವೀ ಕಾಣಸ್ತಿದ್ದಾವೆ.

ಒಂದು ಬಸ್ ಸ್ಟಾಂಡ್ ಕಾಣ್ಸ್ತಿದೆ ಅದ್ರಲ್ಲಿ ಲೈಟ್ಸ್ ಕಾಣಿಸ್ತಿದೆ ಚಿಕ್ಕ ಚಿಕ್ಕ ಬ ಮನುಷ್ಯರು ಕಾಣಿಸ್ತಿದೆ ಕತ್ತಲಲ್ಲಿ ಇನ್ನಾ ಆಕಾಶ ಕಾಣಿಸ್ತಿದೆ ಕತ್ತಲಾಗಿ.--

ಹೈಟ್ಆಗಿದೆ ಬಿಲ್ಡಿಂಗ್ ಇದೆ ಆಕಾಶ ಕ್ಲಾನ್ಸ್ತಿದೆ ಮತ್ತೆ ಗಿಡ ಮರಗಳು ಕಾನ್ಸಿದಿವೆ ಕೆಬ್ಬಿನ ಕಿಡಕಿಗಳು ಕಾನ್ಸಿದವೇ ಯಲ್ಲೋ ಗ್ಲಾಸ್ ಕಾನ್--

ಡಿ_ಸಿ ಬ್ಯಾಂಕ್ ಮತ್ತೆ ಗಾಡಿಗಳು ಮತ್ತೆ ಎ_ ಎಕ್ಸು ಐ_ ಸ್ ಬ್ಯಾಂಕ್ ಗ್ಲಾಸ್ ಗಳು.

ಇನ್ನ ಮುಂತಾದ ಸಾಮಾನುಗಳ ಇದೆ ಲೈಟ್ಸ್ ಆಕಾಶ ಕಾನ್ಸಿದೆ.

ಅದರ ಒಳಗೆ ರೆಡ್ ಕಲರ್ ಲೈಟ್ ಕಾನ್ಸ್ತಿದ್ವೆ.